ಆ ಕುರುಚಿಯ ಪಕ್ಕದಲ್ಲಿ ಹಲವಾರು ಗಿಡದ ಪಾಟ್ ಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಮೀನಿನ ಅಂಗಡಿಯನ್ನು ನೋಡಬಹುದು.

ಹಸಿರು ಬಣ್ಣದ ಬಕೆಟ್ ಅನ್ನು ಕೂಡ ನೋಡಬಹುದು.

ಈ ಜಮ್ಮಿನಲ್ಲಿ ಹಲವಾರು ಎಕ್ವಿಪ್ಮೆಂಟ್ ಗಳನ್ನು ಕೂಡ ನಾವು ಕಾಣಬಹುದು.

ಹಾಗೆಯೇ ಇಲ್ಲಿ ಹಲವಾರು ಬಸ್ಸುಗಳು ನಿಂತಿರುವುದನ್ನು ಕೂಡ ನಾವು ನೋಡಬಹುದು.

ಈ ಕಟ್ಟಡದ ಮುಂಭಾಗದಲ್ಲಿ ಒಂದು ರಸ್ತೆಯನ್ನು ನಾವು ನೋಡಬಹುದು.

ಇಲ್ಲಿ ಹಲವಾರು ತಿನ್ನುವ ಪದಾರ್ಥಗಳನ್ನು ಇಟ್ಟಿರುವುದನ್ನು ಕಾಣಬಹುದು.

ಹಿಂಭಾಗದಲ್ಲಿ ಡೈಮಂಡ್ ಎಂಬ ಬೋರ್ಡ್ ಅನ್ನು ನೋಡಬಹುದು.

ಮತ್ತು ಹಲವಾರು ವ್ಯಕ್ತಿಗಳನ್ನು ಕೂಡ ನಾವು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಮೀನಿನ ಅಂಗಡಿಯನ್ನು ನೋಡಬಹುದು.

ಹಿಂಭಾಗದಲ್ಲಿ ಓರ್ವ ವ್ಯಕ್ತಿಯು ಈ ಮೀನುಗಳನ್ನು ಮಾರುತ್ತಿರುದನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಬೋರ್ಡ್ ಅನ್ನು ನೋಡಬಹುದು ಅದರ ಮೇಲೆ ನಾರ್ತ್ ಹಿಲ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಎಂಬ ಸನ್ನೆ ಎನ್ನು ಕಾಣಬಹುದು.

ಹಿಂಭಾಗದಲ್ಲಿ ಒಂದು ಬಸ್ಸು ಅಥವಾ ಕಾರು ಬರುತ್ತಿರುವುದನ್ನು ಕೂಡ ನಾವು ಕಾಣಬಹುದು.

ಇಲ್ಲಿ ಹಲವಾರು ಕುರ್ಚಿಗಳು ಸಾಲಾಗಿ ಜೋಡಿಸಿರುವುದನ್ನು ಕೂಡ ನಾವು ನೋಡಬಹುದು.

ಹಾಗೆಯೇ ಗೋಡೆಯ ಮೇಲೆ ಎರಡು ಫ್ಯಾನ್ ಗಳನ್ನು ಕೂಡ ನೋಡಬಹುದು.

ಇಲ್ಲಿ ಆಶೀರ್ವಾದ್ ಫ್ರೆಶ್ ಎಂಬ ಹೆಸರನ್ನು ಕೂಡ ನಾವು ಕಾಣಬಹುದು.

ಒಂದು ಶ್ರೀ ರೂರಲ್ ಹೆಲ್ತ್ ಕ್ಯಾಂಪ್ ಎಂಬ ಸನ್ನೆಯನ್ನು ನೀಡುತ್ತಿದೆ.

ಈ ಚಿತ್ತಿರದಲ್ಲಿ ನಾವು ಒಂದು ಕಟ್ಟಡದ ಒಳಭಾಗವನ್ನು ಕಾಣಬಹುದು.

ಅದರ ಹಿಂಭಾಗದಲ್ಲಿ ಹಲವಾರು ಮಡ ಮರಗಳನ್ನು ಕೂಡ ಹಾಗೆಯೆ ಮನೆಗಳನ್ನು ಕೂಡ ನೋಡಬಹುದು.

ಈ ಚಿತ್ತಿರದಲ್ಲಿ ನಾವು ಒಂದು ರೈಲ್ವೆ ಟ್ರ್ಯಾಕ್ ಅನ್ನು ಕಾಣಬಹುದು.

ಈ ಮನೆಯ ಸುತ್ತಲು ಹಲವಾರು ಗಿಡ ಮರಗಳನ್ನು ಕೂಡ ನಾವು ನೋಡಬಹುದು.

ಇಲ್ಲಿ ಹಲವಾರು ಕುರ್ಚಿಗಳನ್ನ ಸಾಲಾಗಿ ಜೋಡಿಸಿ ಇರುವುದನ್ನು ನಾವು ನೋಡುತ್ತಿದ್ದೇವೆ.

ಇವರೆಲ್ಲರೂ ಏ_ಟಿ_ಎಂ ನ ಒಳಭಾಗಕ್ಕೆ ಹೋಗಲು ಸಾಲಾಗಿ ನಿಂತಿದ್ದಾರೆ.